ನಾವು ಏನಪ್ಪಾ ಅಂದ್ರೆ ಇಂತ ದೊಡ್ಡ ಅಂಗಡಿಗೆ ಹೋಗೋಹಂತ ಶಕ್ತಿ ಸಾಲಲ್ಲ ನಮ್ಗೆ.

ಮಗನ್ಗೆ ಒಂದು ನಿಕ್ಕರ್ ತಕೋ ಪ್ಯಾಂಟ್ ಅಂತೂ ಹೊಲಿಸಲಿಕ್ಕಾಗಲ್ಲ. ಅದೇನೋ ಸರಿ ಮಗಳ್ಗೆ ದೊಡ್ದು ಅವ್ಳ್ದು ಯಾವುದೊ ಚೂಡಿ ಕೇಳ್ತಾಳೆ ಅದು ಕಮ್ಮಿ ಕಮ್ಮಿಲ್ ತಕಬೇಕು ನಮ್ಮಿಂದ್ ಸಾಧ್ಯ ಇಲ್ಲ--